ಈ ಚಿತ್ರದಲ್ಲಿ ವಾಯರ್ಸ್ ಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಟೇಬಲ್ ಫ್ಯಾನ್ ಒಂದು ಚೇರ್ ಒಂದು ಸ್ಟೂಲ್ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಬೋರ್ಡಿ ನ ಮೇಲೆ ಸ್ಟೇಟ್ ಬ್ಯಾಂಕ್ ಎ_ಟಿ_ಎಮ್ ಎಂದು ಬರದಿದ್ದಾರೆ.

ಈ ಚಿತ್ರದಲ್ಲಿ ಎರಡು ಮಂಜಿಲ ಬಿಲ್ಡಿಂಗ್ ಅನ್ನು ತಾವು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ದೊಡ್ಡಾದ ಸ್ವಿಮ್ಮಿಂಗ್ ಫೂಲ್ ನ್ನು ತಾವು ನೋಡಬಹುದು.

ಚಿತ್ರ ಒಂದು ಬಟ್ಟೆ ಅಂಗಡಿಯ ಚಿತ್ರವಾಗಿದೆ.

ಆಟ ಆಡಲು ಹಲವಾರು ರೀತಿಯ ಉಪಕರಣಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರ ಒಂದು ಕೆಫೆ ಯ ಚಿತ್ರವಾಗಿದೆ.

ಮತ್ತು ಅಲ್ಲಿ ಪ್ಯಾಕಿಂಗ್ ಮಾಡಲು ರೆಡ್ ಕಲರ್ ಪ್ಯಾಕೇಜಿಂಗ್ ಬಾಕ್ಸ್ ಅನ್ನು ಕೂಡ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಡಿ_ಎನ್ ಡಾನ್ಸ್ ನೇಶನ್ ಎಂದು ಬರೆದಿದ್ದಿದೆ.